ಇಲ್ಲಿ ಒಂತರ ಯಾವ ತರ ಒಳ ನೋಡುದ್ರೆ ಸುಂದರವಾಗಿದೆ ಅಂತರೇ ಒಂದು ವಿಚಿತ್ರವಾದಂತಹ ಒಂದು ಒಂದು ಕಲ್ಲು ಬಂಡೆಗಳಿಂದ --

ಹಾಗು ಹಿ ಸ್ವೀಟ್ ಕೂಡ ಸಿಗುತ್ತದೆ. ನಂದಿನಿ ಐಸ್ಕ್ರೀಂ ಸಿಗುತ್ತದೆ ಎಂದು ಇಲ್ಲಿ ಸುಮಾರು ಜನಾ ಕಮ್ಮಿ ರೇಟ್ --

ಈ ಟೆಂಟಿನಲ್ಲಿ ಎಷ್ಟು ಸಕ್ಕತ್ತಾಗಿ ಇರುತ್ತವೆ ಅಂತ ನೋಡಬಹುದು ಇಲ್ಲಿ ಒಂದು ನೈಟ್ ಅನ್ನು ಕಳೆಯಬಹುದು ಹಾಗು ಇಲ್ಲಿ ಮಳೆ ಬಂದರೆ ಚೆನ್ನಾಗಿ ಇರುತ್ತದೆ ಹಾಗೂ ಇಲ್ಲಿ ನೆನೆಯುವುದಕ್ಕೂ ಆಗುವುದಿಲ್ಲ .

ಎ_ಟಿ_ಎಂ ಗೆಳಿಗೆ ಬರಲು ಖುಷಿ ಪಡತಾರೇ ಯಾಕೆಂದ್ರೆ ಬಹಳ ನೀಟಾ ಗಿ ಸ್ವಚ್ಚತೆ ಇಂದ ಕಾಪಾಡಿಕೊಂಡಿದ್ದಾರೆ ಈ ಎ_ಟಿ_ಎಂ ಅನ್ನು ಅನಂತರ ಬಹುತೇಕ ಜನರಿಗೆ ಉಪಯುಕ್ತವಾದುದು ಏಕೆಂದರೆ ---

ಮಕ್ಕಳು ಇಂತಹ ಪ್ರಾಜೆಕ್ಟ್ ವರ್ಕ್ ಮಾಡುವ ಮುಖಾಂತರ ಅವರಲ್ಲಿ ಎಂತಹ ಟ್ಯಾಲೆಂಟ್ ಇದೆ ಎಂಬುದು ತಿಳಿಯುತ್ತದೆ ಬಹುತೇಕ ವಿದ್ಯಾರ್ಥಿಗಳು ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡುತ್ತಿರುವುದು ಈ ದ್ರಶ್ಯದಲ್ಲಿ ನೋಡಬಹುದು.

ಇದು ಒಂದು ಭರತನಾಟ್ಯ ಮಾಡುತ್ತಿರುವಂತ ದೃಶ್ಯ. ಬಹುತೇಕ ಜನರಿಗೆ ಉಪಯುಕ್ತವಾಗಿದೆ ಯಾಕೆಂದ್ರೆ ಬಹಳ ಸುಂದರವಾಗಿ ಭರತನಾಟ್ಯವನ್ನು ಮಾಡುತ್ತಿರುವಂತಹ ಒಂದು ಹುಡುಗಿ ಅನ್ನು ನೂಡಿ ಬಹಳ ಖುಷಿ--